ಹಸಿರು ಹುಲ್ಲುಗಳು ನದಿ ತುಂಬಾ ನೀರು ಹೋಗೋಕೆ ದಾರಿ ಇದೆ ದೂರ ದೂರ ಮನೆಗಳು ಕಾಣಿಸುತ್ತಿದೆ.

ಇಲ್ಲಿ ನಾನು ನೊಡುತ್ತಿರುವ ಯಾವುದೇ ಮದುವೆ ನಡೆಯುತ್ತಿದೆ ಎಲ್ಲ ಹೂವಿನಲ್ಲಿ ಆಕಾರ ಎಲ್ಲ ಮಾಡಿದ್ದಾರೆ .

ಎಲ್ಲ ಹಸಿರು ಹುಲ್ಲುಗಳಿಂದ ಆಕರ್ಣವನ್ನು ಮಾಡಿದ್ದಾರೆ .

ಇಲ್ಲಿ ನಾನು ನೋಡುತ್ತಿರುವ ಬಿಲ್ಡಿಂಗ್ ಅನ್ನು ಕಟ್ಟುತ್ತಿದ್ದಾರೆ ಮುಂದುಗಡೆ ಎಲ್ಲ ಸಿಮೆಂಟ್ --

ಹಸಿರು ಬಣ್ಣದ ಬಟ್ಟೆಯಲ್ಲಿ ಎಲ್ಲ ಸುತ್ತ ಮುತ್ತ ಎಲ್ಲ ಕವರ್ ಮಾಡ್ಬಿಟ್ಟಿದ್ದಾರೆ .

ಎಲ್ಲ ಕಡೆ ಜನ ಜನ ಕಾಣಿಸುತಿದ್ದಾರೆ ಇಲ್ಲಿ ಕೆಂಪು ಹೂವ ಹಸಿರು ಬಣ್ಣದ ಹೂವ --

ಇಲ್ಲಿ ನಾನು ನೋಡುತ್ತಿರುವ ರಸ್ತೆಯಲ್ಲಿ ಎಲ್ಲ ತರಹದ ಕಾರು ಬಸ್ಸು ಗಳು ಎಲ್ಲ ಹೋಗುತ್ತಿದೆ.

ಇಲ್ಲಿ ನಾನು ನೋಡುತ್ತಿರುವ ನದಿ ತುಂಬ ನೀರು ದೂರ ದೂರಕ್ಕೆ ದೊಡ್ಡ್ ದೊಡ್ಡ್ ಮರಗಳು --

ಇಲ್ಲಿ ನಾನು ನೋಡುತ್ತಿರುವ ಒಂದು ದೊಡ್ಡ ಮರ ಕೆಳಗಡೆ ಹಬ್ಬಿ ಕೆಫೆ ತಂದೂರಿ ಚಾಯ್ ಅಂತ ಬರೆದಿದೆ ಇಲ್ಲಿ --

ಇಲ್ಲಿ ನನಗೆ ಬಿಳಿ ರಂಗದ ದೊಡ್ಡ ಮನೆ ಕಾಣಿಸುತ್ತಿದೆ ಸುತ್ತ ಮುತ್ತ ಎಲ್ಲ --

ಚಿಕ್ಕ್ ಚಿಕ್ಕ್ ಗಿಡಗಳು ದೊಡ್ಡ್ ದೊಡ್ಡ್ ಮರಗಳು ವಿದ್ಯುತ್ ದೀಪದ ಟಾರ್ಗಳು --

ಕೆಂಪು ಬಣ್ಣ ಹಚ್ಚಿದ್ದಾರೆ ಅದರ ಮೇಲೆ ಹಿಂದೂ ಕಾಲೇಜು ಅಂತ ಬರೆದಿದ್ದಾರೆ ಬಾಗಿಲು ಕಾಣಿಸುತ್ತಿದೆ .

ಇಲ್ಲಿ ನಾನು ನೋಡುತ್ತಿರುವ ಒಂದು ದೊಡ್ಡ್ ಬಿಲ್ಡಿಂಗ್ ಮೇಲೆ ಹೋಟೆಲ್ ಪಾರ್ಕ್ ಗಾರ್ಡನ್ ಅಂತ ಬರೆದಿದ್ದಾರೆ

ಇಲ್ಲಿ ನಾನು ನೋಡುತ್ತಿರುವ ಒಬ್ಬ ಕುಡುಕ ಕಪ್ಪು ಬಣ್ಣದ ಶರ್ಟ್ ಹಾಕ್ಕೊಂಡು --

ಹಿಂದ್ಗಡೆ ದೊಡ್ಡ್ ದೊಡ್ಡ್ ಮರಗಳಿದೆ ಯಾರೋ ಒಬ್ಬರು ನಿಂತುಕೊಂಡು ಪೂಜೆ ಮಾಡುತ್ತಿದ್ದಾರೆ ಹೂವಿನ ಮಾಲೆಗಳು ಹಾಕಿದ್ದಾರೆ .

ಬೇ ನೀಲಿ ಬಣ್ಣದ ಬೋರ್ಡ್ ಹಾಕಿದ್ದಾರೆ ಮರಗಳು ಗ್ಲಾಸ್ ಅಲ್ಲಿ ಕಾಣಿಸುತ್ತಿದೆ.

ಇಲ್ಲಿ ನಾನು ನೋಡುತ್ತಿರುವ ಹಸಿರು ಹುಲ್ಲುಗಳು ಒಣಗಿದ ಹುಲ್ಲುಗಳು --

ರಸ್ತೆಯಲ್ಲಿ ನಡೆದುಕೊಂಡು ಕೆಂಪು ಬಣ್ಣದ ಬಟ್ಟೆಗಳು ಹಾಕ್ಕೊಂಡು ಹೋಗುತ್ತಿದ್ದಾರೆ ಅಕ್ಕ ಪಕ್ಕ ಎಲ್ಲ ದೊಡ್ಡ ದೊಡ್ಡ ಮರಗಳಿದೆ .

ನಾನು ನೋಡುತ್ತಿರುವ ಅಕ್ಕ ಪಕ್ಕ ಎಲ್ಲ ಅಂಗಡಿಗಳು ಮೇಲ್ಗಡೆಯಿಂದ ಮಣ್ಣು ಕಾಣಿಸುತ್ತಿದೆ ಕಿಟಕಿಗಳು ಇದೆ .

ಹೇಮಾ ಬುಕ್ ಸೆಂಟರ್ ಅಂತ ಬರೆದಿದ್ದಾರೆ ಪಕ್ಕ ಮೆಡಿಕಲ್ ಶಾಪ್ ತರ ಕಾಣಿಸುತ್ತಿದೆ .

ಇಲ್ಲಿ ನಾನು ನಡೋಹಂಗೆ ಕಾರ್ ಗ್ಯಾರೇಜ್ ತರ ಕಾಣಿಸ್ತಾಯಿದೆ ಎಲ್ಲ ಕಪ್ಪು ಬಣ್ಣದ ಎರಡು ಕಾರ್ ನಿಂತಿದೆ.

ಇಲ್ಲ ಎಲ್ಲ ಏನೋ ಕಾರ್ ರಿಪೈರಿ ಮಾಡುವುದು ವಸ್ತುಗಳನ್ನ ಇಟ್ಟಿದ್ದಾರೆ ಒಂದು ಬುಲ್ಪ್ ಹಾಕಿದ್ದಾರೆ .

ಇಲ್ಲಿ ನಾನು ನೋಡುತ್ತಿರುವ ಮೀನ್ ಮಾರ್ಕೆಟ್ ಅಲ್ಲಿಎಲ್ಲರು --